ಈಗ ಬೈಕ್ ಸರ್ವಿಸ್ ಅನ್ನು ಮಾಡುವಂತ ಇಲ್ಲಿ ಎಲ್ಲಾ ತರಹದ ಬೈಕ್ ರಿಪೇರಿ ಮಾಡುತ್ತಾರೆ ಆನಂತರ ಗಾಳಿ ಇಲ್ಲದಿದ್ದರೆ ಪಂಪ್ ಹೊಡೆದುಕೊಳ್ಳುತ್ತಾರೆ ಇಲ್ಲಿ ಬಹುತೇಕ ಜನರಿಗೆ ಉಪಯುಕ್ತವಾಗಿರುವಂತಹ ಅಂಗಡಿ ಎಂದು ಹೇಳಲಾಗುತ್ತದೆ.